ಕೆರೆ ಸಮುದ್ರ ನದಿ ಕಾಡಿನ ಅರಣ್ಯ ಪ್ರದೇಶದಲ್ಲಿಇದನ್ನು ನಾವು ನೋಡಬಹುದು.

ಅಂದ್ರೆ ನಾವು ಪೆಟ್ರೋಲ್ ಹಾಕಕ್ಕ ಪೆಟ್ರೋಲ್ ಪಂಪ್ ಗೆ ಹೋಗಬೇಕ.

ಜಲಪ್ರಾಣಿಗಳು ಗಿಡಗಳು ಮರಗಳು ಹಣ್ಣು ಹಂಪಲಗಳು--

ಮತ್ತೆ ನೀರ ಸಂಗ್ರಹಣೆ ಮಾಡೋದು ನೋಡಕ್ಕ ಸಿಕ್ಕತ್ಯತಿ.

ಯೂಸ್ ಮಾಡುವಂತ ಮೊಬೈಲ್ ಫೋನ್ಗಳಿಗೆ --

ನಮ್ಮ ನಿಸರ್ಗಕ್ಕೆ ಬಹಳಷ್ಟು ತೊಂದರೆಗಳು ಇದವೆ.

ಕ್ರಿಕೆಟ್ ಮೈದಾನವನ್ನು ನಾವು ತಯಾರಿಸಲು ನಮಗೆ ಬೇಕಾಗು ಬೇಕಾಗುದೆಂದರೆ.

ಎ.ಟಿ.ಎಂ ನಲ್ಲಿ ನಾವು ಹಣವನ್ನು ತೆಗೆಯಬಹುದು.

ನಾವು ನೋಡಬಹುದು ದೊಡ್ಡ ಸೈಕಲ್ ಗಳು ಮೀಡಿಯಂ ಸೈಜ್ ನ ಸೈಕಲ್ ಗಳು ಸಣ್ಣ ಸೈಕಲ್ ಗಳು --